ದೇವಾಲಯ ದೇವಾಲಯ ಅನ್ನೋದು ಒಂದು ಪವಿತ್ರ ಸ್ಥಳ ಆಕ್ಚುಲಿ ನಾವು ದೇವಸ್ಥಾನಕ್ಕೆ ಹೋಗೋದು --

ಬಟ್ಟೆ ಅಂಗಡಿ ಬಟ್ಟೆ ಸೀರೆಗಳ ತಾಣ ಬಟ್ಟೆ ಅಂಗಡಿ ಅಂದರೆ ಇದೊಂದು ಹೊಳ್ಳೆ ಬಟ್ಟೆ ಅಂಗಡಿ ಹಾಗಿರುಬೋದಂತಹ ಒಂದು ಒಳ್ಳೆ ವಿಚಾರ.

ಸರ್ವೋ ಹೊಸ ಪೆಟ್ರೋಲ್ ಬಂಕ್ ಸ್ಟಾರ್ಟ್ ಆಗ್ತಿದೆ. ಆಲ್ ದಿ ಬೆಸ್ಟ್ . ಒಳ್ಳೇದಾಗ್ಲಿ. ಇದುಕ್ಕೆ ಹೆಚ್ಚಿನ ಲಾಭದಾಯಕವಾದಂತ ಒಂದು --

ಇದು ಒಂದು ಅರಣ್ಯ ಸಂರಕ್ಷಣಾ ಕೇಂದ್ರ ಅಂತ ಅನ್ಸುತ್ತೆ ಇದು.

ಎಚ್ ಪಿ ಹಿಂದುಸ್ತಾನ್ ಪೆಟ್ರೋಲಿಯಂ ನಂಬಿಕೆಯ ಇನ್ನೊಂದು ಹೆಸರು ಇದೊಂದು ಒಳ್ಳೆ --